ದೊಡ್ಡ ಬಿಲ್ಡಿಂಗ್ ಇದೆ ಜನರು ಇದ್ದಾರೆ.

ಕಲ್ಲಿನ ಮೇಲೆ ಹಳೆಯ ಕಾಲದ ಚಿತ್ರಗಳಿವೆ.

ಬಸ್ ಸ್ಟಾಂಡಿನಲ್ಲಿ ಜನರು ಬಸ್ಸಿಗಾಗಿ ಕಾದು ಕುಳಿತುಕೊಂಡಿದ್ದಾರೆ.

ಕೆಂಪು ದೊಡ್ಡ ಪೋಸ್ಟ್ ಬಾಕ್ಸ್ ಇದೆ.

ಕೆಂಪಿನ ಡಬ್ಬದ ಮೇಲೆ ದೀಪಗಳನ್ನು ಅಂಟಿಸಿದ್ದಾರೆ

ಬೆಳಕಿನ ಬಲ್ಬ್ ಇದೆ ಜನರು ಇದ್ದಾರೆ.

ಹಸಿರು ಬಣ್ಣದ ಸ್ಟೆಲೋ ಟೇಪ್ ಇದೆ.

ಬೋರ್ಡಿನಲ್ಲಿ ಎಸ್_ಬಿ_ಎಂ ಬ್ಯಾಂಕ್ ಎಂದು ಬರೆದಿದ್ದಾರೆ.

ಕಾಲ್ಪನಿಕ ದೀಪಗಳನ್ನು ಗೋಡೆಯಲ್ಲಿ ಅಲಂಕಾರ ಮಾಡಿದ್ದಾರೆ.